ಮತ್ತು ಕಾಂಪೌಂಡ್ ನ ಒಳಗಡೆ ಒಂದು ಗಾಡಿ ಸಹ ಕಾಣಿಸುತ್ತಿದೆ.

ಮತ್ತು ಹಲವಾರು ಗಿಡಮರಗಳು ಸಹ ಕಾಣಿಸುತ್ತಿವೆ.

ಹಾಗೂ ಅಂಗಡಿ ಒಳಗೆ ಇಬ್ಬರು ವ್ಯಕ್ತಿಗಳು ಕಾಣಿಸುತ್ತಿದ್ದಾ--

ಈ ಚಿತ್ರದಲ್ಲಿ ನಾವು ಒಂದು ದುಬಾರಿಯಾದ ಹೋಟೆಲ್ ಅನ್ನು ನೋಡಬಹು --

ಮತ್ತು ಆ ದೇವಸ್ಥಾನದ ಅಕ್ಕ ಪಕ್ಕದಲ್ಲಿ ಎರಡು ಬಿಲ್ಡಿಂಗ್ ಗಳು ಸಹ ಕಾಣಿಸುತ್ತಿವೆ.

ಮತ್ತು ಆ ಬೋರ್ಡ್ ಕೆಳಗಡೆ ಒಂದು ಅರಿವೇ ಎಂಬ ಕನ್ನಡದಲ್ಲಿ ಬರೆದಿರುವ ಒಂದು ಬೋರ್ಡ್ ಅನ್ನು ನೋಡಬಹುದು.

ಮತ್ತು ಆ ಗೋಡೆಯ ಮುಂದೆ ಒಂದು ಕಲ್ಲುಗಳಲ್ಲಿ ನಿರ್ಮಿಸಿರುವ ಮೆಟ್ಟಲುಗಳು ಸಹ ಕಾಣಿಸುತ್ತಿವೆ.

ಇದು ಮತ್ತು ಆ ಬಿಲ್ಡಿಂಗ್ ನ ಕೆಳಗಡೆ ಒಂದು ದೊಡ್ಡದಾದ ಶೆಡ್ ಅನ್ನು ಹಾಕಲಾಗಿದೆ.

ಈ ಚಿತ್ರದಲ್ಲಿ ನಾವು ಸೈನಿಕ ಸೈಕಲ್ ಮಾರ್ಟ್ ಎಂದು ಆಂಗ್ಲದಲ್ಲಿ ಒಂದು ಬೋರ್ಡ್ ಹಾಕಿರುದನ್ನು ನೋಡಬಹುದು.

ಇದು ಒಂದು ವ್ಯಯಾಮ ಶಾಲೆಯ ಚಿತ್ರವಾಗಿದೆ.

ಮತ್ತು ಆ ಬೋರ್ಡ್ ನ ಮೇಲೆ ಎರಡು ಪಾರಿವಾಳಗಳು ಕುತ್ತಿವೆ.

ಮತ್ತು ಬಿಳಿ ಬಣ್ಣದ ಸ್ವಿಚ್ ಬೋರ್ಡ್ ಗಳು ಕಾಣಿಸುತ್ತಿವೆ.

ಅದೆ ಇಲ್ಲಿ ಒಟ್ಟಾಗಿ ಐದು ಮಂದಿ ಇದ್ದಾರೆ.

ಮತ್ತು ಅ ಕಳಶಗಳ ಹಿಂದೆ ಎರಡು ದೇವರುಗಳು ಸಹ ಕಾಣಿಸುತ್ತಿವೆ.

ಮತ್ತು ಆ ಸೂಪರ್ ಮಾರ್ಟ್ ಕೆಳಗಡೆ ಹಲವಾರು ಮಾ ಮನೆ ಗುಡಿಸುವ ಪೊರ್ಕೆಗಳನ್ನ ಇಡಲಾಗಿದೆ.

ಪ್ರವೇಶ ಹೋಗಲು ಹಲವಾರು ಗಿಡಮರಗಳು ಸ್ವಾಗತಿಸುವಂತೆ ಇಕ್ಕಲಾಗಿದೆ.